ಜಿಮ್ ಗೆ ಜನ ಯಾಕೆ ಹೋಗ್ತಾರೆ ಪಾ ಯಾಕೆ ಹೋಗ್ತಾರೆ ಅಂತ ಅಂದ್ರೆ ದೇಹ ಏನಾದ್ರ ಹೆಚ್ಚಾಗಿತ್ತು. ದೇಹದ ತೂಕ ಹೆಚ್ಚಾಗಿತ್ತು ಅಂತ ಅಂದ್ರೆ ಕಡಿಮೆ ಮಾಡ್ಕೊಳಕ್ಕೂ ಹೊಕ್ಕರೆ.

ಮತ್ತೆ ಪ್ರಮಾಣನ ತಟಸ್ಥ ಸ್ಥಿತಿ ಒಳಗೆ ಏನಾರು ನೋಡ್ಬೇಕನ್ನು ಒಂದು ಮನಸ್ಥಿತಿ ಇರುವರು ತಮ್ಮ ಅರೋಗ್ಯ ನ ಆಹ್ಹ್ ಕಾಪಾಡಿಕೊಳ್ಳಕ್ಕೆ ಹೋಗ್ತಾ--

ಜಾಸ್ತಿ ಜನ ಪೋಸ್ಟ್ ಮುಖಾಂತರಾನೇ ಒಬ್ಬರಿ ಗಿಂತ ಒಬ್ಬರಿ ಗೆ ಸಂದೇಶನ ಕಳಿಸುತ್ತಿದ್ದರು.

ಅಹ್ ರಾಣಿ ಓಬ್ಬವ್ವ ಹೆಂಗ ಹೈದರಾಲಿ ಸೈನಿಕರನ್ನು ಹತ್ಯೆ ಮಾಡಿದ್ಲು ಅನ್ನೋದು ಇದು ಕೋಟೆ ನೋಡಿದ್ ತಕ್ಷಣ ನೆನಪು ಆಗತ್ತೆ.

ಜನ ಜನರಿಗೆ ಅಹ್ ಕಡಿಮೆ ಪ್ರಮಾಣ ದೊಳಗೆ ಸಿಗುವಂತ ಒಂದು ತರಕಾರಿ ಅಂತ ಅಂದ್ರೆ ಟಮಾಟೆ ಅಂತ ಹೇಳ್ಬೋದು.

ಇಲ್ಲಿ ಮನ್ ಅಹ್ ಕ್ರಿಶ್ಚಿ ಯನ್ ಮಂದಿ ಪ್ರೇಯರ್ ಗೋಸ್ಕರ ಅಂತನೇ ಬರ್ತಾರೆ.

ಇಲ್ಲಿರುವ ಕೆರೆ ಯೊಳಗೆ ಏನಾದ್ರು ಜಳಕ ಮಾಡಿದ್ವಿ ಅಂದ್ರೆ ನಮ್ ಪಾಪ ಪರಿಹಾರ ಏನಾದ್ರು ಇದ್ರೆ ಎಲ್ಲಾ ಹಾಕ್ತೈತಿ ಅಂತ ಹೇಳೋ ಒಂದು ಪ್ರತೀತಿ ಐತಿ .

ಇದರೊಳಗೆ ಬಹಳ ವ್ಯಾಪಾರ ಆಕ್ಕವ. ಯಾಕಂತಂದ್ರ ಇದರೊಳಗ ಸಣ್ಣ ಸಣ್ಣ ಐಟಂ ಸಣ್ಣ ಹುಡುಗರು ಅಂತ ತಗೋಳೋ ಅಂತ ಐಟಂ ಬಹಳ ಇರ್ತಾವು.

ಗಣಪತಿ ಹಬ್ಬ ಅಂತ ಅಂದ್ರೆ ನಮಿಗೆಲ್ಲಾ ನೆನಪು ಆಗೋದು ಅಹ್ ಮನಿ ಒಳಗೆ ಗಣಪನ ತಂದ ಅಹ್ ಫೋಟೋ ತಗಿಸಿಕೊಂಡ ವಾಟ್ಸಪ್ಪ್ ಸ್ಟೇಟಸ್ ಹಾಕೋದು ಇಂತವೆಲ್ಲಾ--

ಇದು ಒಂದು ಅಹ್ ದೇವಿ ಸನ್ನಿದಿ. ದೇವಿ ಸನ್ನಿದಿಗೆ ಬಹಳ ಏನಾದ್ರು ಅಹ್ ಕಷ್ಟ ಇತ್ತು ಅಂತ ಅಂದ್ರೆ ಏನಾರು ಮನ್ಸಿಗೆ ನೆಮ್ಮದಿ ಸಿಗಾತಿಲ್ಲ ಮಂದಿಗೆ ಅಂತ ಅಂದ್ರ--

ಹಾ ನಾವು ಇದರೊಳಗೆ ನೋಡಕ್ಕೆ ಹತ್ತೀವಿ ಎಲ್ಲಾರು ಇಷ್ಟವಾದ ಒಂದ ಪಕ್ಷಿ ಅಂತಾನೆ ಹೇಳ್ಬೋದು ನವಿಲು.